ಇಲ್ಲಿ ಪಾರ್ಕ್ ಕಾಣಸ್ತಾ ಇದೆ ಪಾರ್ಕ್ ಮದ್ಯೆ ಒಂದು ರೈಲ್ವೆ ಟ್ರ್ಯಾಕ್ ಇದೆ.

ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಊರಿನ ಸುತ್ತ ಮುತ್ತ ಇರುವಂಥ ಮಕ್ಕಳಿಗೆ ಬಾರಿ ಅನುಕೂಲ.

ಆ ಮುಂದೇನೆ ಒಂದು ಸರ್ಕಲ್ ಇದೆ.

ಕಾಡು ಮದ್ಯದಲ್ಲಿ ಒಂದು ರಸ್ತೆ ಹೋಗಿದೆ ದಾರಿ ಹೋಗದೆ.

ಮತ್ತೆ ಒಳ್ಳೆ ಹಾಗು ನಮ್ಮ ದೊಡ್ಡ ವಿಷ್ಯ ಕರ್ನಾಟಕ ರಾಜ್ಯದಲ್ಲಿ --

ಮದುವೆಗಳನ್ನು ಮಾಡ್ಕೊಂಡ್ ಹೊಯ್ತಾರೆ ಸುತ್ತ್ತ ಮುತ್ತ ಊರಿನ --

ಇದೆಲ್ಲ ಪೆನ್ನುಗಳು ಮಕ್ಕಳಿಗೆ ಸಿಗುವಂಥ ಒಳ್ಳೊಳ್ಳೆ ಬುಕ್ ಓದೋಕ್ಕೋಸ್ಕರ.

ನೋಡಕೆ ಎಲ್ಲ ಬ್ಯಾಟ್ ರೆಡಿ ಮಾಡಿರುವಂತ ಅಂಗಡಿ ಅಂತ ಕಾಣುತ್ತೆ ಬಾಲ್ ಬ್ಯಾಟ್ ಎಲ್ಲ ಚೆನ್ನಾಗಿದೆ.

ಮುಂದುಗಡೆ ಒಂದು ರೋಡ್ ಇದೆ ಮೇನ್ ರೋಡು --

ಆಟೋ ಹಿಂದ್ಗಡೆನು ಇಬ್ರು ಯಾರೋ ಮಾತಾಡಕೊಂಡು--

ಮೂರೂ ದಿನ ನಾಲಕ್ ದಿನ ಇಟ್ಕೊಂಡು ಮಾರೋ ಅಂತ ಮಾರಾಟ ಮಾಡೋ ಅಂಥವ್ರು ಮಾರಾಟ ಮಾಡಬಹುದು.

ಒಂದ್ ಹುಡುಗ ಬಂದು ಇಲ್ಲಿ ಕಲ್ ಮೇಲೆ ಕುತ್ಕಂಡು --

ಇದ್ ನೋಡಕೆ ಒಂದು ದೊಡ್ಡ ಒಂದು -

ಜನಗಳಿಗೆ ಈ ಊರಿನಿಂದ ಇನ್ನೊಂದ್ ಊರಿಗೆ ಹೋಗೋಕ್ ಆಗ್ಲ-

ಒಂದು ಟೂರ್ ಆಗ್ಲಿ ಒಂದು ಮಾಡುವೆ ಸಮಾರಂಭಗಳಿಗೆ -

ಈ ಅನುಕೂಲದಿಂದ ನಾವು ಈ ಬಸ್ ಗಳಿಂದ.

ಅಲ್ಲೆಲ್ಲ ಹೋಗಿ ನಾವು ನಿಂಥಕಂಡಿದ್ರಾ ಫೋಟೋ ತೆಗಿಸ್ಕೊಂಡು --

ಇಲ್ಲಿ ದನ ಕರುಗಳು ಬಂದು ಮೇಯಿಸಬಹುದು.

ಅವರು ಫಸ್ಟ್ ಇಯರ್ ಬಿ.ಎ ಆಗ್ಬಹುದು ಎರಡನೇ ಬಿ.ಎ ಆಗಬಹುದು ಮೂರನೇ ಬಿ.ಎ ಎಲ್ಲ ಕಲಿಥ್ಕೊಂಡು ಇಲ್ಲಿ--

ಇಲ್ಲಿ ಬಹಳಷ್ಟು ವಿಷಯಗಳನ್ನು ಕಲಿಯಬಹುದು ಈ ಕಾಲೇಜು ಅಲ್ಲಿ.

ನಮಗೆ ಏನ್ ಅನ್ಸುತ್ತುಹೋ ಅಂತ ಆಟಗಳನ್ನು ಆಡೋಕೆ ಬಾರಿ ಚೆನ್ನಾಗಿದೆ.

ಹಿಂದೆ ಎಲ್ಲ ಸಿಟಿ ನಲ್ಲಿ ಮಾತ್ರ ಇರ್ತಾಹೈತಿ ಈ ಮಾಲ್ .

ಆಹ್ಹ್ ಟೌನ್ ಗಳೆಲ್ಲ ಕೂಡ ಬಂದ್ ಬಿಟ್ಟೈತೆ-

ಒಂದ್ ಕಡೆ ಹೋದ್ರೆ ಎಲ್ಲವನ್ನೂ ಸಿಗುತ್ತವೆ ಈ ಮಾಲ್ ಅಲ್ಲಿ.

ಇಲ್ ಬಂದಿರುವಂಥ ದೊಡ್ಡ ಕಾರ್ಯಾಕ್ ದೊಡ್ಡ್ದ ದೊಡ್ಡ ಗಣ್ಯರು.

ಈ ವೇದಿಕೆ ಮುಕಾಂತರ ಜನಗಳಿಗೆ ತೋರಿಸ್ತಾವ್ರೆ-

ಇದು ಒಂದು ಸಣ್ಣ ಕ್ಲಿನಿಕಲಿ ಡಾಕ್ಟರ್ ಮತ್ತು ಪೇಷಂಟ್ ನುಡಿತ ಇರುವಂಥ ಕೆಲಸ ಇದು.

ನಮ್ಮ ಎಲ್ಲ ನಗರ ಪ್ರದೇಶಗಳು ಆಗಬಹುದು ಹಳ್ಳಿಗಳಲ್ಲಿ ಆಗಬಹುದು --

ಬಾಲ ಚೆನ್ನಾಗಿದೆ ಈ ಬೈಕಿಂದ ಬೈಕ್ ಅಲ್ ನಾವ್ ತಕಂಡ್ರೆ ಮನೆಗ್ ಅನುಕೂಲ ಇದೆ.

ಸಂತೆಗೆ ಆಗ್ಬಹುದು ಸ್ಕೂಲ್ ಗೆ ಆಗ್ಬಹುದು ಕಾಲೇಜು ಆಗಬಹುದು ಇದ್ರಿಂದ ಬೈಕ್ ಅಲ್ಲಿ ನಾವು--

ಈ ಬ್ಯಾಂಕಿನಲ್ಲಿ ತುಂಬಾ ಅನುಕೂಲ ಇದೆ ಮನೆ ಕಟ್ಟಲಿಕ್ಕೆ ಮದುವೆ ಮಾಡಲಿಕ್ಕೆ --